ಆದ್ರೂ ಕೆಲವೊಮ್ಮೆ ಎಂತ ಆಗ್ತದೆ ಗೊತ್ತುಂಟಾ ಯಾವ್ದು ಬೇಕು ಅದು ಬರುದಿಲ್ಲ ಬೇಡದ್ದೆಲ್ಲ ತಗೊಂಡು ಮತ್ತೆ ಮನಸಿಲ್ಲ ಅಯ್ಯೋ ಅಂತ ಅನಿಸ್ತದೆ .

ಹಾಗೆ ಒಟ್ಟು .

ಬೇರೆ ಯಾವ್ದಾರೂ colour ತಕೊಳ್ಬೇಕಂತ ಹೋಗುದು ಮತ್ತೆ ಒಂದಿಷ್ಟ್ ಆಗಿರ್ತದಲ್ಲ ಅದೇ colours ಎ ಪ್ರತಿ ಸಲ ತರುವಾಗಸ. ಹಾ ಅದ್ ಹೌದು ನನ್ನತ್ರ ಒಂದು ಕಪ್ಪು ಬಣ್ಣದ ಬಟ್ಟೆ ಎಷ್ಟು ಉಂಟು ಅಬಾ. ಪ್ರತಿ ಸಲ ಹೋಗುವಾಗ ಎಣ್ಸುದು ಆಯ್ತಾ ಕಪ್ಪು ತಗೋಳ್ಬಾರ್ದು ಕಪ್ಪು ತಗೋಳ್~ ಅಂತ ತಗೊಳುದೇ ಅದು.

ನಂದು ಮತ್ತೆ ಹಳದಿ colour . ಪ್ರತಿ ಮೊನ್ನೆ ಒಂದು ಮೂರ್ top ತೆಗ್ದೆ ಅದು ಬೇರೆ ಬೇರೆ shade ಆಗಿದೆ . ಅಯ್ಯೋ ಅದು ಹೀಗೆ ಇದ್ರಲ್ಲಿ ನೋಡುವಾಗ . ಇವ್ಳು ಎಂತ ಹಾಕಿದನ್ನೆ ಹಾಕ್ತಾಳೆ ಅಂತ.

ಹಾಗೆ ಸರಿ ಆಯ್ತು. ಸರಿ ಹಾಗಾದ್ರೆ ನಾನ್ ನೋಡ್ತೇನೆ ನಾನ್ ಹೋಗಿಯೇ ನೋಡ್ತೇನೆ ಹಾಗದ್ರೆ.

ಹ್ಞಾ ಅರಾಮ್ ಅದಿವಮ್ಮ ನೀವ್ ಅರಾಮ್ ಅದಿರಾ?

ಹ್ಮ್ ನಾವು ಅರಾಮ್ ಅದಿವ್ ರೀ ಏನ್ ಮಾಡಾತ್ತೀರೀ?

ನಾವು ಅದೇ ಗಣೇಶನ್ ಹಬ್ಬ ಬರ್ಲೀಕತ್ತದಲ್ಲ. ಹ್ಮ್ ಎಲ್ಲಾ ಸ್ವಚ್ ಮಾಡ್ಬೇಕು. ಹ್ಮ್ ಅದರ್ ತಯಾರಿ ಹಸ್ ಮಾಡ್ಸ್ಲಿಕತ್ತಿದ್ವಿ ನಿಮ್ದ್ ಹೆಂಗ್ ಹೆಂಗ್ ನಡಿಲಿ ಕತ್ತದ ಗಣ್ಪತಿ ನೀವ್ ಎಲ್ಲಿಂದ ತರ್ಲಿ ಕತ್ತಿರೀ?

ನಾವು ವರ್ಷಾ ಹೇಳಿರ್ತೇವಮ್ಮ ಇಲ್ಲೇ ಒಬ್ಬರಿಗೆ ಅಲ್ಲಿಂದ ತರ್ತಿವಿ. ತರೋದು ಮನ್ಯಾಗ ತಿನ್ಸ ಆಯಿತಮ್ಮ ತಿನ್ಸ ready ಮಾಡ್ಬೇಕು ಗಣ್ಪತಿಗೂನು.

ಹ್ಮ್ ಅಂದ್ರ ಇಲ್ಲೇ ಒಬ್ರೂ eco-friendly ಗಣ್ಪತಿ ಮಾಡ್ತಾರಂತಾ.

ಅದಕ್ಕ ಈ ಸತಿ ಎಲ್ಲಾರೂ ನಾವ್ ಎಲ್ಲಾ ನಮ್ಮ ಓಣಿಯೋರ್ ಎಲ್ಲಾ ಅಲ್ಲೇ ತರೋಣು ಈ colour ಅದು chemical ದೆಲ್ಲ ಗಣ್ಪತಿ ಎಲ್ಲಾ ಬೇಡ್ವಾ. ಎಲ್ಲಾ ಇವೆಲ್ಲ ಹೋಗಿ ಹೊಳೆಗ್ ಹಾಕ್ ಬಿಡ್ತೀವಿ ಇಲ್ಲಾ ಬಾವಿಗ್ ಹಾಕ್ ಬಿಡ್ತೇವಿ ಅಂತ್ಹೇಳಿ. Eco -frindly ಗಣ್ಪತಿನ ತರೋನ್ ಅಂತ ಮಾಡಿದ್ವಿಯಾ ಅದ್ಕ ನಿಮ್ಗೂ ಹೇಳೋಣ ಅಂತ್ಹೇಳಿ call ಮಾಡಿದ್ದೆ. ಹೇಳ್ರಿ ಚಲೋ ಆತ್ ಮತ್ ಹೇಳ್ರಿ ನಮ್ಗು.

ಹ್ಮ್ ಅದ್ನ ತರೋದಲ್ಲ ಅದ್ ಅಷ್ಟ simple ಆಗಿ ಗಣ್ಪತಿ ತಂದ್ ನಾವ್ ಹಬ್ಬ ಏನ್ ಬೇಕ್ ಅದೆಲ್ಲಾ ತಿಂಡಿ ಮಾಡ್ಕೊಂಡು ಆರಾಮ್ ಈ~ ಇದು ಮಾಡ್ಕೊಬೋದಲ್ಲ enjoy ಮಾಡಿ. ಪರಿಸರನೂ ಸಂರಕ್ಷಣೆ ಮಾಡಿದಂಗ್ ಆಗ್ತದ ಸ್ವಲ್ಪ ಮಟ್ಟಿಗೇರ ನಾವ ನಮ್ ಕಡೆ ಇಂದ.

ಹಾ ಅದೇ ಉದ್ದೇಶ್ ದಿಂದ ಅದೇ ಉದ್ದೇಶ್ ದಿಂದ. ಹ್ಮ್ ಮತ್ತ್ ಹೋರ್ಗಡೆದು ಇದು ಗಲ್ಲಿ ಗಣ್ಪತೀನು ಕೂಡುಸ~ ಕೂಡುಸ್ತಾರಂತ. ಈ ಸರ್ತಿ ಜೋರ್ ಮಾಡ್ತಾರಂತ ಹೇಳ್ತಾ ಇದ್ರ.

ನಿಮ್ ಮನೀಗ್ ಏನಾದ್ರೂ ಪಟ್ಟಿ ಕೇಳ್ಲಿಕ್ ಬಂದಿದ್ರಾ?

ಎ ಪಟ್ಟಿ ಕೇಳಾಕು ಬರ್ತಾರಮ್ಮ ಈ side ದೋರ್ ಬರ್ತಾರ ಈ side ದೋರ್ ಎರ್ಡು side ದೋರ್ಗೂ ಕೊಡ್ಬೇಕು ಪಟ್ಟಿಗ್ ಬರ್ತಾರ . ಇಲ್ಲ ನಮ್ ಹತ್ರ ಇವ ಒಬ್ರ ಬಂದ್ ಹೋದ್ರ.

ಹ್ಮ್ ಮತ್ತ್ ಮಕ್ಕಳೇಲ್ಲ ಪಟಾಕಿ ಎಲ್ಲಾ ಜೋರ್ ಅಲ್ಲ ಅವರ್ಗೆಲ್ಲ ಪಟಾಕಿ ಬೇಕೆ ಬೇಕು ಅಹ್ ಮ~ ಗಣಪತಿ ಹಬ್ಬಕ್ಕ . ಎ ಅಂದ್ರು ನಾವ್ ಕಡಿಮಿ ಮಾಡ್ಸೇವ್ ನೋಡ್ಮಾ.

ಹಚ್ಚಿಂದ ಅಲ್ಲಿ ಕಣ್ಣಿಗ್ ಹಾನಿ ಆತೋ ಇಲ್ಲಿ ಆತೋ ಇದಾತೋ ಕೇಳಿ ಸ್ವಲ್ಪ ಮಟ್ಟಿಗೆ ತರ್ತೀವಿ ಇಲ್ಲಾ ಅನ್ನಂಗಿಲ್ಲ ಸ್ವಲ್ಪ ಅಷ್ಟ ಸಣ್ ಪ್ರಮಾಣ್ದೋಳ್ಗ ತರಸಿ ಅಷ್ಟ ಸಂಕ್ಷಿಪ್ತ ಮುಗಸ್ತಿವಿ. ಕೀಲ್ಸ ಮಾಡುದು ಐದ್ ದೀವ್ಸ್. ತಂದ್ ಇಡೋ ದೀವ್ಸ್ ಅಂತಿ full ಭರ್ಜರಿ. ಹೌದು ಗಣ್ಪತಿದು decoration ದ ಕೆಲ್ಸ ಬಾಳ್ ಆಗುತ್ತಲ್ಲ. ಭಾಳ್ ಕೆಲ್ಸ ಗಣ್ಪತಿದ ಅಮ್ಯಾಗ ನಾವ್ ಓಟ ಮಾಡಿದ್ರು ಕಡಿಮೆ ಅನ್ಸುತ್ತ.ಹಾ ಆಮೇಲ್ ಗಣ್ಪತಿ ಮುಂದನು ಐದ್ನಮ್ನಿ ಪಳಾರ್ ಮಾಡ್ ಇಡ್ತೀವಮ್ಮ ನಾವ್.

ಹ್ಮ್ ಹ್ಮ್ ಹ್ಮ್ ಎಲ್ಲಾ ಮನೇಲ್ ಮಾಡ್ತೀರಿ. ಮನೇಲಿ ಮಾಡ್ತೇವಿ ಈಗ್ ಸದ್ಯ ಆ ಯವಾಗಾದ್ರೂ , ಮನ್ಯಾಗೆ ಮಾಡ್ತಿದ್ವಿ ಈ ಸನ್ನುವ್ ನನ್ ಮೊಮ್ಮಕ್ಳ್ ಮಕ್ಳ್ ಅದವ್ ಮನ್ಯಾಗ ಅಂದ್ ಕೂಡ್ಲೇ ಅಹ್ ಸ್ವಲ್ಪ ಹೊರಗಿಂದು ತರ್ತೀವಿ time ಸಿಕ್ರ್ ಮನ್ಯಾಗ ಮಾಡ್ತೇವಿ. ಇದನೆಲ್ಲ ಮನ್ಯಾಗ ಮಾಡಿದ್ ಇಷ್ಟ ಪಡ್ತಾರ್ ಎಲ್ಲಾರೂ.

ಮತ್ ನಿಮ್ದ್ ಎಷ್ಟ್ ದಿನಾ ಗಣ್ಪತಿ ಕೂಡುತ್ತ?

ನಮ್ದ್ ನಕ್ಷತ್ರ ಮ್ಯಾಲ್ ಬರ್ತದ. ಮೂಲಾ ನಕ್ಷತ್ರ ಮ್ಯಾಲ್ ಅಂತ್ಹೇಳಿ ಕಳ್ಸೋದ್ ಇರ್ತದ. ಆಮೇಲ್ ಗೌರೀ ತರ್ತೇವಿ ಅಹ್ ಒಂದ್ ವರ್ಷ ಐದ್ ದೀವ್ಸ್ ಬರ್ತದ ಒಂದ್ ವರ್ಷ ಆರ್ ದೀವ್ಸ್, ಒಂದ್ ವರ್ಷ ಏಳ್ ದೀವ್ಸ್ ಹಿಂಗ್ ಬರ್ತದ. ಮೂರ್ ವರ್ಷ ಒಂದೊಂದ್ ನಮ್ನಿ ಬರ್ತದ್ ಆದೀಕ ದಾಟೋ ಮಟಾ. ಹ್ಮ್ ಹ್ಮ್ ಹ್ಮ್ ಒಬ್ಬೊಬ್ರೂ ನನ್ friend ಒಬ್ರೂ ಗಣ್ಪತಿನ ಪೂರಾ ಒಂದ್ ತಿಂಗ್ಳ ಎಲ್ಲಾ ಕೂಡುಸ್ತಾರಂತ ಅಮೇಲ್ next ಅದೂ ದುರ್ಗೆದು ಇದು ಇರುತ್ತಲ್ಲ ಆ time ನ್ಯಾಗ ಇವ್ರು ವಿಸರ್ಜನೇ ಮಾಡ್ತಾರ್ ಅಂತ್ ಹೇಳ್ತಾಇದ್ರು. ನಮ್ ಮನೇಲ್ ಅಂತು ಒಂದ್ ದಿನದ್ ಗಣ್ಪತಿ. ಬೆಳಗ್ಗೆ ತಗೊಂಬರ್ತೀವಿ ಸಾಯಂಕಾಲ ಹೋಗಿ ವಿಸರ್ಜನೆ ಮಾಡ್ಬಿಡ್ತೇವಿ. ಹ್ಮ್ ಹ್ಮ್ ಹ್ಮ್ ನಮ್ ಮನೇಲಿ ಎಷ್ಟ್ ದೀವ್ಸ್ ಇರ್ತ ಅಷ್ಟ್ ದೀವ್ಸ್ ಬೆಳಿಗ್ಗಿ ಪೂಜೆ ಮಾಡೋದು ನೈವೇದ್ಯ ಮಾಡೋದು ಸಾಯಂಕಾಲಾನು ಪೂಜೆ ಮಾಡೋದು. ಅಮೇಲ್ ಸಾಯಂಕಾಲ ನೈವೇದ್ಯ ಮಾಡೋದು ಬಂದ್ ಎರ್ಡ್ ದೀವ್ಸ್ದಾಗ್ ಅಂದ್ರೆ ಗೌರೀ ಬರ್ತ್ತಾಳ್ ಗೌರೀದೆಲ್ಲ full prepare ಆಗ್ ಬೇಕು ಗೌರೀ ತರ್ಬೇಕಾದ್ರ. ಹ್ಮ್ ಮತ್ತೇ ಆದಿನ್ನೂ ನಿಯಮ ಬಾಳ್ ಇರ್ತಾವಂತಲ್ಲ ಅದ್ಕೇ ನಮ್ ಮನೇಲ್ ಜಾಸ್ತಿ ಕೂಡ್ಸ್~ ಅವತ್ತೇ ತಗೋಂಬಂದು ಪೂಜೆ ಮಾಡಿ ಎಲ್ಲಾ ಸಂಭ್ರಮ ಆಚಾರ್ಸೀವಿ ನೈವೇದ್ಯ ಎಲ್ಲಾ ಮಾಡಿ ಪಟಾಕಿ ಎಲ್ಲಾ ಹಾರ್ಸಿ ಅವತ್ತೇ ಕಳ್ಸಿ ಬಂದ್ ಬಿಡ್ತೇವಿ. ಅಂದ್ರೆ ಎಲ್ರೂ job ಗ್ ಹೋಗ್ತಾರಲ್ಲ. So ಮನೀನ್ ಎಲ್ಲಾ ಇದ್ ಮಾಡ್ಕೋಲಿಕ್ ಆಗೋದಿಲ್ಲ ಅಂತ್ಹೇಳಿ ಹಂಗ್ ಮಾಡ್ಬಿಡ್ತಾರೇ ನಮ್ ಮನೇಲಿ. ಗಣ್ಪತಿ ಬಂದಾಗ್ ನಾ ಐದಾರ್ ದೀವ್ಸ್ ಸೇವಾ ಮಾಡಾಕ ಕಾವ್ಲಾ ಮಾಡಕ ನಿಂದರ್ಬೇಕೂ ಕರೀ ಈ job ಮಾಡೋರ್ಗೆ ಅದೆಲ್ಲ ನೀಗ್ಬೇಕಲಮ್ಮ.

ಈಗ ಇದು ಗಲ್ಲಿ ಗಣ್ಪತೀನೂ ದೊಡ್ಡದ್ ತರ್ತಾರಂತ ಏನೇನೋ ಹೇಳ್ತಾ ಇದ್ರು ನೋಡಣ ಹೆಂಗ್ ಮಾಡ್ತಾರ. ಅಲ್ಲಿ ಅಲ್ಲಿ ಹೋಗಿ ಮತ್ ಒಂದಿನಾ ನಮ್ ಕಳ್ಸಿ ಬರುದ ಅಲ್ ಹೋಗ್ ನಾವ್ ನಿಂತ್ ಬಿಡುದ ಆ ಗಣ್ಪತಿ ನೋಡ್ಲಿಕ್ಕೆ.

ಚಂದಾ ಗಣ್ಪತಿ ಬಂದ್ ಮ್ಯಾಲ್ ಕಳ್ಸುಬೇಕಾರ ಬಾಳ ಬೇಜಾರ್ ಆಗುತ್ತಲ್ಲ . ಕಳ್ಸಿದ್ ಮ್ಯಾಲರೀ ಇಷ್ಟ್ ಮನಿ ಎಲ್ಲಾ ಬಣಾ ಬಣಾ ಬಣಾ ಅನಸ್ತಿತ್ ಅಲ್ಲ ಕಳ್ಸೊವಾಗನು ಅಷ್ಟ ಇದ ಆಗ್ತೇತಿ ಬೇಜಾರ್ ಮನ್ಸಿಗೆ.

ಆಮ್ಯಾಗ ಅದ ಗೌರವ್ವ ಬರು ದೀವ್ಸ್ ರ ಎಷ್ಟ್ ಕುಶಿ ಇರ್ತೇತಿ ಗೌರವ್ನ್ ತುಂಬ್ಕೊಂಬರುದೂ ಎಲ್ಲಾರೂ ಮುತೈದೇರ್ ಕೂಡ್ ಉಡಿ ತುಂಬೋದು ಅವತ್ತರ್ ಅಷ್ಟ್ ಕುಶಿ ಇರ್ತೇತಿ. ರೊಟ್ಟಿ ಪಲ್ಲೇ ಮಾಡ್ಬೇಕ್ ಅಕಿಗೆ ಐದ್ ನಮನಿ ಕಾಳ್ ಕೂಡ್ಸಿ ರೊಟ್ಟಿ ಮಾಡಿ . ಪಲ್ಲೇ ಮಾಡ್ಬೇಕು ಹ್ಮ್ ಮಾರ್ನೆ ದೀವ್ಸ್ ಹೋಳ್ಗಿ ಮಾಡ್ಬೇಕು ಗೌರವ್ವ ಬಂದಾಳ್ ಅಂತ್ಹೇಳಿ. ಹ್ಮ್ ದಿನಾ ಒಂದೊಂದ್ ತರಾ ಮಾಡಿ ನೈವೇದ್ಯ ಹಿಡಿಬೇಕ. ಹ್ಮ್ ಒಂದ್ದೀವ್ಸ್ ಮೋದ್ಕಾ, ಒಂದ್ ದೀವ್ಸ್ ಹುಗ್ಗಿ ಗಣ್ಪತಿಗ್ ಮಾಡ್ತೀರ್ತೇವಿ ತಾಯಿಗ. ಈಗ ಅವ್ರ ಗೌರವ್ವ ಬಂದ್ ಮ್ಯಾಲ್ पहले ದೀವ್ಸ್ ರೊಟ್ಟಿ ಮಾರ್ನೆ ದೀವ್ಸ್ ಹೋಳ್ಗಿ .

ಸರಿ ಮತ್ ನನ್ಗ್ ಯಾವ್ದೋ call ಬರ್ಲಿಕತ್ತದ ಮತ್ ನಾನ್ ಮಾತಾಡ್ತೀನಿ ಹಬ್ಬಕ್ ಈ ಸರ್ತಿ ಬರ್ತೀನ್ ನಿಮ್ ಮನಿಗ್ ನೀವು ನಮ್ ಮನಿಗ್ ಬರ್ರಿ ಆಯ್ತಾ. ಆಯ್ತ್ ಬರ್ತೇವಿ ಗಣ್ಪತಿ ಬಂದ್ಮ್ಯಾಲೆ ನೀವು ನಮ್ ಮನಿಗ್ ಬರ್ರಿ ನಾವು ನಿಮ್ ಮನಿಗ್ ಬರ್ತೇವೀ.

ಹಾ ಹಾ ಏನಿಲ್ವಾ ಕೂತಿದ್ದೆ. tiffin ಅದು ಆಯ್ತ್ ೆನ ನಿಂದ್.

ಹಾ ನಮ್ದು ಮಾಡಾಕತ್ತೀವ್ರಿ.

ನಿಮ್ಮ ನಿಮ್ಮ ಅಮ್ಮ ಅಮ್ಮಾ ಆರಾಮ್ ಅದಾರ ಅಮ್ಮ. ಹಾ ಅರಾಮ್ ಅದಾರ್ ನೋಡ್ರಿ ಇವಾಗ ಮದ್ಲಿನ ತರಾ ಇಲ್ಲಾರಿ ಸ್ವಲ್ಪ ಊಟಾ ಗೀಟಾ ಎಲ್ಲಾ ಕಮ್ಮಿ ಮಾಡ್ಯಾರ ಅದರ ರೀ ಮದ್ಲ ಎಲ್ಲಾ ಬಾಳ್ ಕೆಲ್ಸಾ ಮಾಡ್ಯಾರ ಬಾಳ್ ಹೊಲಕ್ಕ್ ಹೋಗುದು ಮನಿಗ ಬಂದ್ ಎಲ್ಲಾ ಕೆಲ್ಸಾ ಮಾಡುದು ಒಟ್ಟ ಮನ್ಯಾಗ್. ಇವೆಲ್ಲಾ ಕುಟ್ಟೋದು ಬಿಸೋದು ಎಲ್ಲಾ ಹಿಟ್ಟ ready ಮಾಡ್ಕೋಳದು ಎಲ್ಲಾ ಮನ್ಯಾಗ ಗಿರಣಿಗ್ ಹೋಗಾಂಗಿಲ್ಲಾ ಏನಿಲ್ಲಾ . ಮದ್ಲ ಎಲ್ಲಾ ಅವ್ರ ಅಂತಾವೆಲ್ಲಾ ಮಾಡ್ಯಾರ ಅಲ್ಲಾ ಹಾ ಬಾಳ್ ಕೆಲ್ಸ ಮಾಡ್ಯಾರೀ. ಹೌದ ಹೌದ ಬಾಳ್ ಗಟ್ಟಿ ಬಿಡ್ ಅವ್ರ್.

ಈಗ ಒಂದ್ ಎಂಬತ್ತರ ಮ್ಯಾಲ ಆಗ್ಯಾವ್ರಿ ಈಗ ಅವ್ರಿಗ.

ಎಂಬತ್ತರ್ ಮ್ಯಾಲ್ ಆಗ್ಯಾವ ಅಂದ್ರು ಈಗ ಇನ್ನು ಗಟ್ಟಿ ಅದಾರ ಆದ್ರ ಸ್ವಲ್ಪ ಹಲ್ಲೆಲ್ಲಾ ಬಿದ್ದಾವ್ ಈಗ ಅವ್ರಿಗೆ ತಿನ್ನಾಕ ಅಗುದಿಲ್ಲಾ ಊಟಾ ಎಲ್ಲಾ. ಹಾ ಹಾ ಮೆತ್ತಂದ ಬೇಕೇನ? ಹಾ ಮೆತ್ತಗ ಬೇಕು ಆಮೇಲ್ ಜಾಸ್ತಿ ಊಟಾನು ತಿನ್ನಾಕತೆಯಿಲ್ಲಾ ಕಮ್ಮಿ ಮಾಡಿ ಬಿಟ್ಟಾರಿ ಈಗ. ಹಾ ಹೌದೇನ. ಏನ್ ಒಂದು . BP Sugar ಏನಿಲ್ಲಾ ಅಲಾ. ಏನು ಇಲ್ರಿ ಇನ್ನು ಅಷ್ಟ ಗಟ್ಟಿ ಅದಾರ್ ಇದ ಅಷ್ಟ. ಹಲ್ಲು ಒಂದ್ ಇಲ್ಲ ಅಲ್ಲ ಸಮಸ್ಯೆ ಆಕ್ಕೆತ್ ಅವರಿಗೆ.

ಹ್ಮ್. ಅವ್ರ ಎಲ್ಲಾ ಮೊದಲಿಂದ ಆಹಾರಾ ಗಟ್ಟಿ ಆಮ್ಯಾಲ್ ಎಲ್ಲಾ ಅವರ ಇದು ಹೊಲದಾಗ್ ಎಲ್ಲಾ ದುಡದವ್ರಿಗಿ ಗಟ್ಟಿ ಮುಟ್ಟ ಇರ್ತಾರ ಅವ್ರ.

ಹೌದ್ರಿ ಅವಾಗೆಲ್ಲಾ ತಾವ ಹೊಲದಾಗ ಎಲ್ಲಾ ಇದ ಶೆಗಣಿ ಗೊಬ್ಬರಾ ಎಲ್ಲಾ ಹಾಕಿ ಬೆಳಸ್ತೀದ್ರ ತರಕಾರಿ ಎಲ್ಲಾ.

ಎಲ್ಲಾ ಚೊಲೋ ಇರ್ತಿತ್ ಈಗ ಈಗೇನ್ ರಾಸಾಯನಿಕ ಗೊಬ್ಬರಾ ಹಾಕಿ ಬಿಡ್ತಾರ ಎಲ್ಲಾಕು.

ತರಕಾರಿ ಒಳಗು ಏನ್ ಶಕ್ತಿ ಇರಂಗಿಲ್ಲ ಈಗ.

ಅವಾಗೆಲ್ಲಾ ಏನ್ ಗೊತ್ ಏನ್ ಅವ್ರ ಎಲ್ಲಾ ತಾವ ಬೆಳಕೊಂಡ್ ತುಗೊಬಂದ್ ಅದ್ನೇಲ್ಲಾ ಬೀಸಿ ಮಾಡಿ ಮಾಡ್ಕೊಂಡ್ ಊಟಾ ಮಾಡಾವ್ರ ಈಗ ನಾವೆಲ್ಲ ಹಂಗಲ್ಲ ಕಲಬೆರಕೆ ಬಾಳ್ ಈಗೆಲ್ಲ ಹಿಂಗಾಗಿ ಈಗಿನ ಕಾಲದೋರಿಗೆ ಇದು ಬಾಳ್ ರೋಗ ಬಾಳ್ ಈಗ.

ಇದುನೆ ಇಲ್ಲ ತಾಕತ್ತೆ ಇಲ್ಲ ಒಟ್ಟ ಹಂಗಾಗೈತಿ ಹಾ. ಹಾ ಏಳು ಎಂಟು ಮಕ್ಕಳು . ಅವ್ರು ಎಲ್ಲಾ delivery ಸತೇ ಮನ್ಯಾಗ ಎಲ್ಲಾ ಆಗ್ತಿದ್ದು ಅಂತ ಅವಾಗೆಲ್ಲಾ.

ಮನ್ಯಾಗ normal delivery. ಹುಂ ಆಸ್ಪತ್ರೆಗು ಹೋಗುವಂಗಿಲ್ಲಾ . ಹಾ ಹಾ ಆಮೇಲೆ ಇಷ್ಟೊಂದ ಇದ್ ಮಾಡಿ ನೀರ ಸೈತ ಇಗೆಲ್ಲಾ ನಾವ್ filter ಅವು ಎಲ್ಲಾ ಮಾಡ್ಕೊಂಡ್ ಕುಡದ್ರು ನಮ್ಗ ಇದ್ ಅವ್ರಗ ಏನಿಲ್ಲ ನೋಡ್ filter . ಬಾವಿ ಕೆರಿ ಎಲ್ಲಾ ಇದ್ದು ಅಂತ ಅಲ್ಲಿಂತ್ರ ಹೋಗೋಗಿ ಬಾಳ್ ದೂರ್ ದೂರ್ ಇರ್ತಿದ್ದು ಅಂತ ಅಲ್ಲಿಂತ್ರ ಹೋಗೋಗಿ ತುಗೊಂಡ ಬರ್ತಿದ್ರಂತ.

ಹೇಳತೀರ್ತಾರ ಆಮೇಲ ಇವೆಲ್ಲಾ ಕುಟ್ಟೋದು ಬಿಸೋದು ಹಿಟ್ಟ ಸತೇ ಎಲ್ಲಾ ready ಮಾಡ್ಕೊಳೋದು ಈಗ ಎಲ್ಲಾ ಅಡ್ಗಿಗ್ ಏನೇನ್ ಬೇಕ್ ನೋಡ್ ಎಲ್ಲಾ ಮನ್ಯಾಗ ready ಮಾಡ್ಕೊಳೋದ ಅವ್ನ. ಗಿರಣಿಗ ಹೋಗಿ ತಾವೇ ready ಮಾಡುದು . ಅವ ಎಲ್ಲಾ ತಾವ ಮಾಡ್ಕೊಂಡ್ ಅವ್ರಗ exercise ವ್ಯಾಯಾಮ್ ಬೇಕಂತಿಲ್ಲಾ ಅದ್ರಿಂದಾನ ಆಗ್ತಿತ್ ಎಲ್ಲಾ . ಹಾ ವ್ಯಾಯಾಮ ಎಲ್ಲಾ ಅದ್ರಿಂದಾನ ಕೆಲಸದಿಂದನ ಆಕ್ಕಿತ್ ಅವ್ರಿಗ ಆರಾಮ ನಿದ್ದಿ ಬರ್ತಿತ್ತ ಮಲ್ಕೊಂಡ ಕೂಡ್ಲೇ. ಹೌದ್ರಿ ಹೌದ್ರೀ ಏನೋ ಒಂದ್ ರೋಗ ಇಲ್ಲ ಏನಿಲ್ಲ ಆರಾಮ್ ಗಟ್ಟಿ ಮುಟ್ಟ್ ಇರ್ತಿದ್ರ ಅದ ಮಾಡಿ ಮಾಡಿ ಕೆಲ್ಸಾಮಾಡಿ ಸ್ವಲ್ಪ ಮೈ ಕೈ ನೋವ್ ಬರ್ತಿತ್ತ ಮೈ ಕೈ ನೋವ್ ಬಂದ್ರ ಎಲ್ಲಾ ಹೆಂಗ ಮಾಡ್ತಿದ್ರಂತ ಕೊಬ್ಬರಿ ಎಣ್ಣಿ ಎಲ್ಲಾ ಬಿಸಿ ಮಾಡಿ ಮೈಗೆಲ್ಲಾ ಹಚ್ಚಕೊಂಡು. ಬಿಸಿ ಬಿಸಿ ನೀರ ಜಳಕಾ ಮಾಡಿ ಬಿಡ್ತಿದ್ರಂತ ಜಳಕಾ ಮಾಡಿ ಒಂದ ಸ್ವಲ್ಪ ಮಲ್ಕೊಂಡ್ ಎದ್ದರಂದ್ರ ಮುಗಿತ್ ಆರಾಮಿರೋದು . ನಾವೆಲ್ಲ ಈಗ pain killer ಆವಾ ಇವಾ ಗುಳಗೀ ತಗೊಂಡ್ರು ನಮ್ಗ ಸುಸ್ತು ಆವಾ ಇವಾ ಅಂತೀವ. ಹೌದ್ರಿ ಎಷ್ಟ ಗುಳಗೀ ತಗೊಂಡ್ರು ಆರಾಮ ಅನ್ಸೋದೇ ಇಲ್ರಿ ಈಗ.

ಹ್ಮ್ . ಬಾಳ್ ಚೊಲೊ health ಬಿಡ ಅವ್ರದೆಲ್ಲಾ ಹಿಂಗಾಗೆ ಅವ್ರಿಗೆ ಏನ ರೋಗ್ ಇಲ್ಲಾ ಹಂಗ ವಯಸ್ಸಿನ ಮ್ಯಾಲ ಎಲ್ಲಾ ಎಲಬ ಸವಕಳಿ ಹಿಂಗ ಎಲ್ಲಾ ಮೈ ಎಲ್ಲಾ ಸವಕೊಂತ್ ಹೊಂಕೇತಿ ಅಷ್ಟ. ಅಯ್ಯೋ ಇಲ್ರಿ ಅವ್ರಿಗ್ ಕೈ ಕಾಲ ನೋವ್ ಏನು ಇಲ್ ನೋಡು ಕಾಲ ನೋವು ಮಂಡಿ ನೋವು ಏನು ಇಲ್ಲ . ಅದ ಅವರಿಗೇನ್ ಹಲ್ಲ್ ಒಂದ್ ಬಿದ್ದ ಬಿದ್ ಬಿಟ್ಟಾವರಿ ಹಲ್ಲ್ ಎಲ್ಲಾ ಹೋಗ್ಯಾವ ಈಗ ಅವ್ರಿಗೆ ಅದಕ್ಕ ಊಟಾ ಮಾಡಕೊಂದ್ ಆಗುದಿಲ್ಲಾ ಅದ ಒಂದ್ ಸಮಸ್ಯೆ ಮತ್ತ್ ಏನಿಲ್ಲ ಅವ್ರಿಗೆ ಒಂದ ಕೈ ನೋವ್ ಇಲ್ಲಾ ಕಾಲ ನೋವ್ ಇಲ್ಲಾ ಏನು ಅನ್ನೋದಿಲ್ಲ ಅವ್ರ.

ಹ್ಮ್ ನೋಡ ನಿಮ್ ಅವ್ವಾರ ಅದ ಎಲ್ಲಾ ಮಾಡ್ತಾರ ಏನ ಅವರ್ದ. ಹಾ ಮಾಡ್ತಾರಿ ಎಲ್ಲಾ ಹಂಗೆಲ್ಲಾ ಏನಿಲ್ಲಾ. ಹಾ ಹಾ ಮಾಡ್ತಾರ. ಹ್ಮ್ ಸರಿ ತಗೋರಿ ಮತ್ತ್ ಮಾಡತೇನಿ.

ಅಹ್ ಇವತ್ತಿನ ದಿನದಲ್ಲಿ ಕ್ರೀಡೆಯದೆ ಒಂದು ತುಂಬಾ ಒಂದು ದೊಡ್ಡ ಮಹತ್ವ ಇದೆ. ಯಾಕಂತೇಳಿದ್ರೆ. ಕ್ರೀಡೆ ಏನಾಗಿದೆ ಅಂತ್ಹೇಳಿದ್ರೇ ಇವತ್ತು ನಾವು ಕ್ರೀಡೆಗೆ ಜಾಸ್ತಿ ಮಹತ್ವ ಕೊಡ್ತಾ ಇಲ್ಲ ನಮ್~ ನಾವಾಗ್ಲಿ ನಾವ್~ ನಮ್ಮ ಮಕ್ಕಳಿಗಾಗಿ. ನಾವು ಕ್ರೀಡೆ ಬಗ್ಗೆ ಅದ್ರ ಬಗ್ಗೆ ಜಾಸ್ತಿಯಾಗಿ ನಾವು ಅದ್ರ ಒಂದು ಮಹತ್ವ ತಿಳಿಸ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ಮ~ ಮಕ್ಳು ಏನಾಗಿದಾರಂದ್ರೆ ಅಹ್. Mobile ಗೆ ಆಹ್ ಅಹ್ ಇದಾಗಿ ಬಿಟ್ಟಿದಾರೆ ಅಂಟ್ಕೊಂಡಿದ್ದಾರೆ ಆ mobile ನ ಲೋಕದಿಂದ ಹೊರಗೆ ಬರ್ಲಿಕ್ಕೇನೆ ಅವರು ಸಿದ್ದ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಗತ್ತೆ ಮಕ್ಳು ನಾವು ಚಿಕ್ಕಂದಿರುವಾಗಲೇ ಅವರಿಗೆ ಬೇರೆ ಬೇರೆ ಕ್ರೀಡೆಯಲ್ಲಿತೊಡಗಿಸುವದಾಗ್ಲಿ. ಅಹ್ ನಮ್ಮ ರಾಷ್ಟ್ರೀಯ ಕ್ರೀಡೆ Kabbadi ಇದೆ Hockey ಇದೆ ಆಹ್ ಇದೇತರ ಆಹ್ Cricket ಇದೆ. ಅಹ್ ಈ ಮತ್ತೆ Kho Kho ಇಂತ ಒಂದು ಕ್ರೀಡೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ರೆ ಇದು ಏನಾಗ್ತದೆ ಗ್ರಾಮೀಣ ಕ್ರೀಡೆಗಳು ಬೇರೆ ಬೇರೆ ಕ್ರೀಡೆಗಳಿದೆ. ಇಂತ ಕ್ರೀಡೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ರೆ ಆಹ್ ನಮ್ಮ ಆಹ್ ನಮ್ಮ ಆಸು ಪಾಸಿನಲ್ಲಿ ಸ~ ಆಸು ಪಾಸಲ್ಲಿಯೇ ತುಂಬಾ ಆಹ್ ಮಕ್ಕಳಿದ್ದಾರೆ ಯಾಕಂತೇಲಿದ್ರೆ. ತುಂಬ ಆಸಕ್ತಿ ಇರುವವರು ಆಹ್ ಒಳ್ಳೆ ಒಳ್ಳೆ ಒಳ್ಳೆ ಕ್ರೀಡೆಯಲ್ಲಿ ಭಾಗವಿಸ್ಕೊಂಡು ಆಹ್ ಪದಕ ಎಲ್ಲ ತಕೊಂಡಂತ ಅಂತ ಒಂದು ನಮ್ಮ ಆಹ್ ನಮ್ಮ ಆಸು ಪಾಸು ಇರ್ತಾರೆ. ಆದ್ರೆ ನಾವು ಏನು ಮಾಡ್ತಾಯಿದ್ದೀವಂತೇಳಿದ್ರೆ. ಅದನ್ನ ನಾನ್~ ಅದ್ರ ಬಗ್ಗೆ ಇವತ್ತು ಶಾಲೆಗಳಲ್ಲಾಗ್ಲಿ ಆಹ್ ಬೇರೆ ಒಂದು ದೊಡ್ಡ ದೊಡ್ಡ university ಗಳೇ ಆಗ್ಲಿ ಯಾರು ಸ ಅದಕ್ಕೆ ಆಹ್ ಪದವಿ ಪೂರ್ವ ಶಾಲೆಗಳಲ್ಲಿ ಸಹ ನಾನು ಹೇಳ್ಲಿಕೆ ಬಯಸ್ತೇನೆ ಅಲ್ಲಿಸ ಅವ್ರು ಜಾಸ್ತಿ ಆದ್ರೆ ನಮ್ಗೆ ಇದು ಮಾಡುದಿಲ್ಲ. ಅಹ್ ಯಾರು ತುಂಬಾ ಹಣವಂತ ಇದ್ದಾರೆ ಅಂತವರು ಏನು ಮಾಡ್ತಾರೆ ಯಾವುದಾದ್ರೂ ಅವರಿಗೆ ಕ್ರೀಡೆ ಆದ್ರೆ ಕ್ರೀಡೆ ಯಾವುದಾದ್ರೂ ಒಂದು ಕ್ರೀಡೆ ಬಗ್ಗೆ ಅವರಿಗೆ ಆಸಕ್ತಿ ಇದ್ರೆ ಅದ್ರ ಅದ್ರ ಬಗ್ಗೆ ತಕೊಂಡುಹೋಗಿ ಅವರಿಗೆ ಅದರ ಬಗ್ಗೆ ಕಲಿವಿಕೆ ಕೊಡ್ತಾರೆ. ಅಲ್ಲಿಅವರು ಹಣ ವ್ಯಯಿಸ್ತಾರೆ ಈ ಪಾಪದವರು ಏನು ಮಾಡ್ತಾರೆ ಅವರಿಗೆ ಅವರತ್ರ ಅದ್ರ ಹಿಂದೆ ಹಣ ಹಾಕ್ಲಿಕ್ಕಿರುದಿಲ್ಲ ಅವರು ಏನ್ ಮಾಡ್ತಾರೆ ಅಷ್ಟೇ ಅವರ ಆ ಒಂದು ಆಹ್ ಸಾಮಥ್ಯ ಏನಿರ್ತದೆ ಅಲ್ಲಿಗೆ ಉಳ್ದೋಗುತ್ತೆ. ಅದಕ್ಕೋಸ್ಕರ ನಾನೇನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೇನಂತೇಳಿದ್ರೆ ನಮ್ಮ ಮಕ್ಕಳಿಗಾಗ್ಲಿ ಅದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ರಿಗೆ ಸಹ ಎಲ್ಲಾಒಂದು ಇದ್ ಇವರಿಗೆ. ನಾವು ಈ ಕ್ರೀಡೆ ಬಗ್ಗೆ ಒಂದು ಆದಷ್ಟು ಬೇಗ ಆಹ್ ಆದಷ್ಟು ಜಾಸ್ತಿ ಇದರ ಬಗ್ಗೆ ಶಾಲೆಗಳಲ್ಲಿ ಆಹ್ ಒಂದು ಜಾಗ್ರತೆ ವಹಿಸುದಾಗ್ಲಿ ಆಹ್ ಈ ತರ ನಾವು ಮಾಡಿದ್ರೆ ಏನಾಗ್ತದಂತೇಳಿದ್ರೆ. ಇದು ನಮ್ಮ ಆಹ್ ಭಾರತ ದೇಶಕ್ಕೆ ನಾವು ಈಗ ಬೇರೆ ಬೇರೆ ಇದಕ್ಕೆ ಆಹ್ ಇದಕ್ಕೆ ಹೋಗ್ತೇವೆ ಆಹ್ ಅಹ್ Olympics ಹೋಗ್ತಾಯಿದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ ಇಂತ ಕ್ರೀಡೆ ನಮ್ಮ ನ~ ಪ್ರತಿಭಾವಂತರಿಗೆ ನಾವು ಕಂಡು ಹಿಡಿದ್ರೆ. ನಮ್ಗೆ ಜಾಸ್ತಿ ಜಾಸ್ತಿ ಪದಕಗಳಿಸ್ಲಿಕ್ಕೆ ನಾವು ಆಹ್ ನಾವು ಆಹ್ ಜಾಸ್ತಿ ಕಷ್ಟ ಪಡ್ಬೇಕಂತಿರುದಿಲ್ಲ. ಯಾಕಂತ್ಹೇಳಿದ್ರೆ ನಾವು ಈಗ ನಾವು ಪಕ್ಕದ ದೇಶ ಚೀನಾಗೆ ನೋಡಿದ್ರೆ ಅಲ್ಲಿ ಜನ~ ನಮ್ಮದಷ್ಟೇ ಜನಸಂಖ್ಯೆ ಇದೆ ಆದ್ರೆ ಸ ಅವರು. ಇಲ್ಲಿ top ಇದ್ ಅವರು ಏನು ಮಾಡ್ತಾರೆ ಆಹ್ ಈ ಅಂಕದ ಪಟ್ಟಿಯಲ್ಲಿ ನೋಡುವಾಗ ಆಹ್ ಎಲ್ಲ ಅಂಕದ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಅವರು ಚೀನಾದವರು ಇರ್ತಾರೆ. ನಾವು ಭಾರತದವರಾಗಿ ನಾವು ಕೆಳಗೇನೇ ಇರ್ತೇವೆ ಯಾಕಂತೇಳಿದ್ರೆ ನಮ್~ ನಮ್ದು ಮತ್ತೆ ಅವರದ್ದು ಜನಸಂಖ್ಯೆ ಹತ್ತಿರ ಹತ್ತಿರ ಇದ್ದೇವೆ. ಆದ್ರೂ ಸಹ ನಾವು ಇದರಲ್ಲಿ ಆಹ್ ಹಿಂದೆ ಯಾಕಿದ್ದೇವಂತೇಳಿದ್ರೆ ಈಗ ನಮ್ಮ ಆಹ್ ಎಲ್ಲಾ ಕ್ಷೇತ್ರದಲ್ಲಿ ಸಹ ನಾವು ಇದರಲ್ಲಿ ತುಂಬ ಹಿಂದೆ ಬಿದ್ದಿದ್ದೇವೆ. ಅದಕ್ಕೋಸ್ಕರ ಇದರ ಬಗ್ಗೆ ನಾವೊಂದು ಆಹ್ ಒಂದು ಏನ್ ಹೇಳ್ತೇವೆ ಒಂದು ಉತ್ತಮವಾದ ಒಂದು ಚರ್ಚೆ ಮಾಡಿ ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ಯಾವತರ ನಾವು ಕ್ರೀಡೆಯಲ್ಲಿ ಮೇಲೆ ಬರುವ ಹಾಗೆ ನಾವು ಅವರಿಗೆ. ಆಹ್ ಒಂದು ಉತ್ತಮ ರೀತಿ ಒಂದು ಸಮಾಜ ಒಂದು ಮಾಡ್ಲಿಕ್ಕೊಸ್ಕರ ನಾವು ಯಾವತರ ಆಹ್ ಒಂದು ವಾತಾವರಣ ಒಂದು ಆಹ್ ಇದು ಮಾಡಬಹುದು. ಅದಕ್ಕೋಸ್ಕರ ನಾವು ಕಷ್ಟ ಪಟ್ರೆ ಆಹ್ ನಾನು ನೂರಕ್ಕೆ ನೂರು ಪ್ರತಿಷತ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ ಯಾಕಂತೇಳಿದ್ರೆ ಇಂತ ಕ್ರೀಡೆಗಳು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದ್ರೆ ಇದು ನಾಳೆ ನಮ್ಮ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ. ಅಹ್ ನಮ್ಮ ಏನ್ ಹೇಳ್ತೇವೆ ನಮ್ಮ state level ಹೋಗಿ ಅಂತ ಬೇರೆ ಬೇರೆ ಇದು ಹೋಗಿ ನಮ್ಮ ಅಹ್ national level ಲಲ್ಲಿ ಸಹ ಅವರ್ ಆಡ್ಲಿಕ್ಕೆ ಹೋಗ್ತಾರೆ. ಅಂತ ನಾವು ಆಟವನ್ನು ಅವರಿಗೆ correct ಆಗಿ ಇದು ಮಾಡ್ಲಿಕ್ಕೆ ಕೊಟ್ರೆ ಅವರು ಒಳ್ಳೆ ಪ್ರದರ್ಶನ ಕೊಡ್ತಾರೆ. ಅಲ್ಲಿ ಅವರು ಬೇರೆಯವರು ಪದಕ ಆಹ್ ಅಹ್ ಗೆಲ್ಲಿಕ್ಕೆ ಸ ಸಾಧ್ಯತೆ ಇರ್ತದೆ. ಇವತ್ತು ನಾನು ನೋಡ್ತಾ ಇದ್ದೇವೆ ಕೆಲವೊಂದು ಹೊಸ ಹೊಸ ಕ್ರೀ~ ಕ್ರೀಡೆಗಳು ಬರ್ತಾ ಇದೆ ಆದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡುದು ಆಹ್ ತುಂಬಾ ಒಂದು ಮುಖ್ಯವಾದ ಇಲ್ಲಿ ಇದಾಗಿದೆ.